ಷ ಎಲ್ಲಾ ಶಾಂತಿಯಿಂದ ತಣ್ಣಗಿರ್ತಿತು ಈವಾಗೆಲ್ಲ ಗಿಡ ಸುತ್ತ ಫ್ಯಾಕ್ಟರಿ ಆಗಿ ಎಲ್ಲಾ ದೂಳ ಮನೆಗೂ ಪಾತ್ರೆ ಅಡಿಗೆ ಅಡಿಗೆ ಪಾತ್ರೆಗಳು ತುಂಬಾ ದೂಳ ಬಾರಿ ಹಿಂಸೆ ಆಗ್ಬಿಟ್ಟೈತೆ ಅದ ಮೊದಲಿನ ಕಾಲದ್ದು ಚೆನ್ನಾಗಿತ್ತು ಇವಾಂಗಿದ್ ಏನ್ ಅಷ್ಟೊಂದ್ ಇಲ್ಲ ದೂಳ ಜಾಸ್ತಿ .

ಗುಡ್ಡದಾಗ ಹೋಗಿ ಹೋಗಿ ಕಿತ್ತುರು ಚೆನ್ನಮ್ಮ ದೇವಸ್ಥಾನ ಐತೆ ಅಲ್ಲ ಅದ್ರಲ್ ಹೋಗಿ ನೋಡಿ ಅಲ್ ನೋಡಿ ಚೆನ್ನಾಗ್ ಐತೆ ಅಲ್ಲಿ ಎಲ್ಲಾ ಕಿತ್ತುರ್ ಚೆನ್ನಮ್ಮನ್ ಕಥೆ ಏನೇನ್ ನಿಂದಿದ್ ಮಾಡಿದ್ರು ಎಲ್ಲಾ ಬೇಸ್ ಐತೆ ನಾಲಕ್ ವರ್ಷ ಆಯ್ತ್ ನಾವ್ ಹೋಗಿ ಅಲ್ಲೆಲ್ಲ ನೋಡಿ ಬೇಸ್ ಆಯ್ತ್ ಅಲ್ಲೆಲ್ಲ ಕಾಡು ಗುಡ್ಡ .